ಇದರಲ್ಲಿ ಎರಡು ಆನೆಗಳು ಬರ್ತಾ ಇದಾವೆ ಫುಲ್ ಎಲ್ಲಾ ಎಲ್ಲಾ ಕಡೆನೂ ಹಸಿರು ಹಸಿರು ಇನ್ನು ಇವಾಗಿನ್ನು ಅರಳುತಾ ಇರುವಂತಹ ಹೂಗಳಿದವೆ ಎರಡು ಆನೆಗಳು ಅದರ ಮೇಲೊಬ್ಬ ಮಾವುತ ಕೂಡ ಬರ್ತಾ ಇದಾನೆ.

ಇದರಲ್ಲಿ ಯಾವುದೋ ಒಂದು ನಾಲ್ಕು ಪಕ್ಷಿಗಳಿದವೆ ಬಟ್ ಅದರ ನೇಮು ನನಗೆ ಗೊತ್ತಿಲ್ಲ ಲಾಮ ಅಂಥ ಅನ್ಸುತ್ತೆ ಮೇ ಬಿ ಪಕ್ಷಿ ಇದೆ ಅದನ್ನು ಕೂಡ ಜರಡಿಯಲ್ಲಿ ಹಾಕಿ ಕೂಡಿ ಇಟ್ಟಿದ್ದಾರೆ. ಹಿಂದೆ ಮುಂದೆ ಎಲ್ಲ ಹಸ್ರುಗಿದೆ.

ಈ ಫೋಟೋದಲ್ಲಿ ನಾವು ಒಂದ್ ಜಿಂಕೆ ನೋಡ್ತಾ ಇದ್ದೀವಿ ಆ ಜಿಂಕೆನ ನೋಡ್ತಾ ಇದ್ದೀವಿ ಹಿಂದೆ ಮುಂದೆ ಎಲ್ಲಾ ಮರಗಳ್ ಇದೆ ಈ ಫಿಲ್ಟರ್ನ ಓಕೆ ಈ ಫೋಟೋ ನಾ ಫಿಲ್ಟರ್ ಫಿಲ್ಟರ್ ನ ಹಾಕಿ ಮಾಡಿರೊತರ ಇದೆ ಯಾಕಂದ್ರೆ ಬ್ಲಾಕ್ ಅಂಡ್ ವೈಟ್ ತರ ಇದೆ.

ಈ ಫೋಟೊ ದಲ್ಲಿ ಯಾವುದೋ ಒಂದು ಚಿತ್ರಮಂದಿರ ತರ ಕಾಣುಸ್ತಾಯಿದೆ ಒಂದು ಸ್ಕ್ರೀನ್ ಕಾಣುಸ್ತಾಯಿದೆ ಲೈಟ್ ರು ಅದ್ರುಮೇಲೆ ಬೆಳಕನ್ನೆಲ್ಲಾ ಬಿಟ್ಟಿದ್ದಾರೆ ಅಹ್ ಈ ಕಡೆ ಎಲ್ಲ ಕತ್ತಲಾಗಿದೆ ಅಹ್ ನೋಡೋಕೆ ಯಾವ್ದೋ ಸಿನೆಮಾ ನೋಡೋತರ ಪ್ಲಾನ್ ಮಾಡಿರೊತರ ಇದೆ.